ಇರುತ್ತಾಳೆ ಲೈಟ ಗಳು ಆನ್ ಆಗಿದೆ ಫ್ಲವರ್ಗ ಳಿದೆ ಹಾಗು ಅಹ್‌ ಹುಡುಗ ಹುಡುಗಿ ಓದುವರರು --

ಮತ್ತು ಚೀಲಗಳಿದೆ ಒಂದು ಟವೆಲ್ ನ್ನು ಹಾಕಿದ್ದಾರೆ ಆ ಆ ಚೀಲಗಳಲ್ಲಿ ಏನೋ ತುಂಬಿ ಇಟ್ಟಿರುವ ಹಾಗೆ ಇದೆ .

ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಕಿಟಕಿಗಳು ಇದೆ ರೆಡ್ ಕಲರ್ ಪೈಂಟ್ ಆಗಿದೆ ಇಬ್ಬರು ಶಿಕ್ಷಕಿಯರು ನಿಂತಿದ್ದಾರೆ ಮಕ್ಕಳನ್ನು ಸಾಲಾಗಿ ಕೂರಿಸಿದ್ದಾರೆ ಬುಕ್ಸ್ ಗಳಿವೆ ಪೆನ್ ಇದೆ ಸಿಮೆಂಟ್ --

ಮತ್ತು ಹಿಂದೆ ಕೆಬ್ಬಿಣ್ಣದ ಆಯುಧಗಳಿದೆ ಜನ ಇದ್ದಾರೆ .

ಇಲ್ಲಿ ಡಿ.ಎಸ್.ಪಿ ಸೋಡಾ ಅಂಡ್ ಕಾಫಿ ಶಾಪ್ ಎಂಬ ಬೋರ್ಡ್ ಇದೆ ರೆಡ್ ಕಲರ್ ಬೋರ್ಡ್ ಇದೆ ಅದರ ಮುಂದೆ ಮೂರು ಜನ ವ್ಯಕ್ತಿಗಳು ಕೂತಿದ್ದಾರೆ ಛೇರ್ ಇದೆ ಒಂದು ಟೇಬಲ್ ಇದೆ .

ಇಲ್ಲಿ ಒಂದು ಶೀಟಿನ ಮನೆ ಇದೆ ಅದು ಟ್ಯೂಬೆಲೈಟ್ ಇದೆ ಆ ದೊಡ್ಡದೊಡ್ಡ ಕಡಾಯಿಗಳಿದೆ ಆ ಪಾತ್ರೆ ಪಾತ್ರೆಗಳಿದೆ ಬಕೆಟ್ ಇದೆ ಸ್ಟವ್ ಇದೆ

ಅದರ ಮುಂದೆ ಜನ ಇದ್ದಾರೆ ಗಾಡಿ ಇದೆ ಇಕಡೆ ಪಕ್ಕದಲ್ಲಿ ಅಂಗಡಿ ಇದೆ ಅಂಗಡಿ ಆಮೆಲೆ ಹಿಂದೆ ಜನರಿದ್ದಾರೆ .

ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ನ ಪಕ್ಕದಲ್ಲಿ ಒಂದು ಡೋರ್ ಇದೆ. ಮೂರು ಛೇರ್ ಇದೆ ಮೂರು ಜನ ವ್ಯಕ್ತಿಗಳು ಕೂತಿದ್ದಾರೆ ಒಂದು ಟೇಬಲ್ ಇದೆ ಸಿಸ್ಟಮ್ ಇದೆ ಕ್ಯಾಮೆರಾ ಇದೆ